ಕೂಡ ಒಂದು ಕಾಣ್ತಾ ಇದೆ ಒಂದು ಲೈಟ್ ಕೂಡ ಕೊಡ ಆನ್ ಆಗಿದೆ ಅಲ್ಲಿ ಕೂಡ ಚಿಕ್ಕ ಪುಟ್ಟ ಮರ ಕೂಡ ಇದೆ. ಕೂತ್ಕೊಳ್ಳಿಕ್ಕೆ ಜಾಗ ಕೂಡ ಇದೆ ಅಲ್ಲಿ ಡಸ್ಟ್ ಬಿನ್ ಕೂಡ ನಾವು ನೋಡ್ತಾ ಇದೀವಿ.